ಮತ್ತ ಒಂದ್ ಇಲ್ಲಿ ದೊಡ್ಡದು ಫ್ರಿಡ್ಜ್ ಅದ ಮತ್ತು ಇಲ್ಲಿ ಒಂದು ಸೋಫ ಸೆಟ್ ಹಾಕಿಂದದ ಇಲ್ಲಿ ದೇವರ್ದು ಗುಡಿ ಕಟ್ಟೀದ್ ಆದ ಸಣ್ಣದು.

ಆ ಟ್ರ್ಯಾಕ್ಟರ್ ಗಳ್ ನಿಂತಾವ ಕೆಂಪನ್ ಕಲರ್ ಮನ್ ನೀಳಿ ಕಲರ್ ಹಚ್ಚನ್ ಕಲರ್ ದು ದೊಡ್ಡದ್ ಬೋರ್ಡ್ ಹಾಕಿನ್ದದ ಆ ಫಿಫ್ಟಿ ಪರ್ಸೆಂಟ್ ಆ --

ಈ ಚಿತ್ರದಾಗ ಏನದು ಅಂದ್ರ ಇದು ಒಂದ್ ಇಲ್ ದುಖಾನ ಅದ ಈ ದುಖಾನದಾಗ ಏನ್ ಏನ್ ಸಮಾನ ಅವ ಅಂದ್ರ ಲೈಟ್ ಅವ.

ಇಲ್ಲಿ ಈ ಚಿತ್ರಣ ನೋಡ್ಬೋದು ನಾವು ಹರ್ಸ್ ಬ್ಯೂಟಿ ಅಂತದ ಇದು ಒಂದು ಪಾರ್ಲರ್ ಅದ ಜೋನ್ ಪಾರ್ಲರ್ ಅಂಡ್ ಟ್ರೈನಿಂಗ್ ಸೆಂಟರ್ ಅಂತ.

ಈ ಚಿತ್ರದಾಗ್ ಏನದ ಅಂದ್ರೆ ಇದೊಂದು ಸ್ಕೂಟಿದು ದುಃಖಾನ್ ಅದ ಈ ಸ್ಕೂಟಿ ಒಂದ್ ಕೇಶ್ರೀ ಕಲರ್ ಆದ ಎಲ್ಲೊ ಕಲರ್ ಅದ.

ಒಳಗ ಚೇರ್ ಗಳ್ ಟೇಬಲ್ ಗಳ್ ಹಾಕಿಂದವ ಮತ್ ಇಲ್ಲೊಂದು ಸೋಫಾ ಸೆಟ್ ಅದ ಒಂದು ಬಕೆಟ್ ಅದ ಮತ್ತ ಮೇಗ ಎ_ಸಿ ಅದ ಉ ಮತ್ತ ಲೈಟ್ ಗಳು ಅವ ಮತ್ತ--

ಮತ್ ಇಲ್ ಬಹಳಷ್ಟು ಲೈಟ್ ಗಳು ಮತ್ತ ಹೊರಗೊಂದು ಕಾರದ ಗಾಜಿನ್ ಕಿಟಕಿ ತ--

ಇಲ್ಲಿ ಚಿತ್ರನಾಗ್ ನೋಡ್ಬಹುದು ನಾವ್ ಇದೊಂದು ಪಾನಿಪುರಿ ಶಾಪಿಂದ್ ಫೋಟೋ ಅದ ಇಲ್ನೋಡ್ಬಹುದು ಇದೊಂದ್ ಕಟ್ಲೀಸ್ ಮಾಡ್ತಾರಲಾ ಮ್ಯಾಲೇಲ್ಲಾ ವೆಜಿಟೇಬಲ್ಸ್ ಹಾಕಿಂದು ಉಳ್ಳಗಡ್ಡಿ ಹಾಕಿಂದು--

ಪೈಂಪ್ ಟೈಪ್ ಅಚ್ಚಿಂದವ ಅದರೊಳಗಿಂದಲೆ ನೀರ್ ಬೀಳತ್ತವ ಇಲ್ಲಿ ಬಹಳಷ್ಟು ವ್ಯಕ್ತಿಗಳರ ಇದು ಒಂದು ಇವಿನಿಂಗ್ ಸಮಯ ಅದ ಇಲ್ಲೆಲ್ಲ ಲೈಟ್ ಇನ್ ದೀಪ ಗೋಳ್ ಅವ ಬಹಳಷ್ಟು ಹಾಗೆ ಆ ಕಡೆ ಎಲ್ಲ ಚಮನ್ ಗಾರ್ಡನ್ ಅದ ಫುಲ್ಲು .

ಆ ಬಹಳಷ್ಟು ರೀತಿಯಾಗಿ ಇಲ್ ಒಂದು ಅ ಗಾಡಿ ಅದ ದೊಡದು ಅದರ ಮ್ಯಾಗ ಒಳಗ ಒಬ್ಬ ಹುಡುಗ ಕುಂತಾನ ನೋಡ್ಬೋದು ಇಲ್ಲಿ ಅಕಾಡಿ ಇಂದ ಇಕಡಿಗಿ ಗೇಟ್ ಟೈಪ್ ಇಲ್ಲ.

ದೊಡ್ಡವು ಚಿಕ್ಕವು ಎಲ್ಲಾನೆ ವ್ಯಾರೈಟಿ ಆಗಿರುವಂತ ಮೀನುಗಳ ಅವ ಇಲ್ಲಿ ಹಾಗೆ ಇಲ್ಲಿ ಕ್ಯಾರೇಟ್ ಗೋಳನ್ನು ಕೂಡ ಎಲ್ಲೋ ಕಲರ್ ನೀಲಿ ಕಲರ್ ಕೆಂಪು ಕಲರ್ ಎಲ್ ಎಲ್ಲಾ ವ್ಯಾರಿಟಿಯಾಗಿ ಇರುವಂತ ಅವ ಈ ಶೋಪ್ ಗಳ ನೋಡ್ಬಾದ್ ಇಲ್ಲಿ ನಾಕೈದು ಸೋಪ್ ಗೊಳ್--

ಪೆಟ್ರೋಲ್ ಪಂಪ್ ಅದ ಇಲ್ಲಿ ಡಬ್ಬಿಗೋಳ ಇಟ್ಟಿಂದ ಅವ ಆ ಬಹಳಷ್ಟು ಹಾಗೆ ಮೂರು ಲಾರಿ ಗೋಳ ಪೆಟ್ರೋಲ್ ತುಂಬಸ್ಕೊಲಕ ಬಂದಿದ ಅವ ನೋಡ್ಬೋದು ಇದರ ಮ್ಯಾಗ ಅಜ್ರಾ ರೋಡ ಲೈನ್ಸ್ ಅಂತ ಬರೆದಿಂದ ಅದ.

ಫ್ಲಾಟ್ ಇಟ್ಟಿದ್ದ ಅವಾ ಅದರೊಳಗ್ ಗಿಡಿ ಹಚ್ಚಿಂದ್ದ ಅವಾ ಇಲ್ಲಿ ದೊಡ್ಡ ದೊಡ್ದು ಗಿಡಗೊಳ ಆವಾ ಮಾಡಾಗಿ ನೋಡಬೊದು ಮೋಡ ಆಗೇದ ಮಳಿ ಬರುವಂತ ಟೈಮ್ ಇರ್ತದ ಅಲಾ ಅದು ಆಗೇದ ಇಲ್ಲಿ ಆಕಡಿ ನೋಡಬೊದು ಬಹಳಸ್ಟ ಗಿಡ ಅ ದೊಡ್ಡ ದೊಡ್ದು ಆಗಿರುವಂತಹ ಬಿಲ್ಡಿಂಗ ಗೋಳ ಅವಾ.

ಸಮಾನವ ಇಲ್ಲಿ ಹಾಗೆ ಇಲ್ಲಿ ಪಿಂಕು ಬ್ಲಾಕ್ ವೈಟ್ ಆ.

ಅ ಕಲರ್ ಕಲರ್ ಆಗಿರುವಂತವು ಲೈಟ್ ಗಳು ಹಾಗೆ ಅಚ್ಯಾರೆ ನೋಡಬಹುದು ಇಲ್ಲಿ ಇಬ್ಬರು ವ್ಯಕ್ತಿಗಳು ದೀಪ ಹಚ್ಚಲದಾರ ದೀಪಾವಳಿ ಟೈಮ್ ಇರಬೇಕು ಮೇಬಿ ಇಲ್ಲಿ ಗಿಡಗಳನ್ನು ಅವೇ ಇಲ್ಲಿ ಒಬ್ಬ ಮಹಿಳೆ ಮತ್ತು ಒಬ್ಬ ಕೂಸ್ ನಿಂತದ ಒಂದು --

ದೋಡರ್ ಶೀಟ್ಸ್ ಹರಡ್ ತಾನೇ ಎಲ್ಲರ್ದು ಬಟ್ಟೆಗಳಿವ ಇಲ್ಲಿ ಕೆಳಗನು ನೋಡ್ಬೋದು ಕರ್ಟನ್ಸ್ ಆಗಿರ್ಬೋದು ಹಾಗೆ ಕುರ್ತೀ ಗಳು ಆಗಿರ್ಬೋದು ಎಲ್ಲಾ ಕವರ್ ನಗೆಲ್ಲ ಹಾಕಿ ಇಟ್ಟಿನ್ದವ ಹಾಗೆ--

ಇಟ್ಟಿಂದವ ಮತ್ ಇಕಡಿ ಹೊರಗ್ ಬಿ ಎಲ್ಲಾ ಅಕಿಂದು ಅವ ಗೊಂಬಿಗುಳಿಗಿ.

ತ್ರನಾಗ್ ಈ ಚಿತ್ರನಾಗ್ ನಾವ್ ನೋಡ್ಬೋದು--

ಇಲ್ಲಿ ಈ ಚಿತ್ರನಾಗ್ ನೋಡ್ಬೋದ್ ನಾವು ಇಲ್ಲೊಬ್ಬ ವ್ಯಕ್ತಿ ಭರತನಾಟ್ಯ ಮಾಡ್ಲತ್ತಾನ.

ಹಾಸಿಂದದ ಅವನ್ ತಲಿ ಎನ್ನೋ ಕಟ್ಕೊಂಡನ ಮತ್ತ್ ಕಿವಯಾಗ ಕಿವಿಗಿಂದ್ ಹಾಕೊಂಡನ ಇಲ್ ಹಿಂದೆ ಎಲ್ಲಾ ಸ್ಟೇಜ್ ನೋಡಬಹದು ಅ ಪೂರ್ತಿ ಬ್ಲಾಕ್ ಕಾಣತ್ತದ ಇವ ಮತ್ತ್ ಕೈದಾಗ--

ಹಾರ್ಡವೇರ್ ಟಿಟರ್ಸ್ ಮತ್ತು ಎಸ್_ಕೆ ಹಾರ್ಡವೇರ್ ಅಂತ ಬರದಿಂದ ಇಲ್ಲಿ ದುಃಖಾನ ಗೋಳ್ ಆವಾ ಇಲ್ಲಿ ಬಾಜು ಎಲ್ಲಾ ಕಬ್ಬಿಣ ಸಾಮಾನಗೋಳ ಎಲ್ಲಾ ಸಿಗ್ತಾವ ಮತ್ತ ಹಂಗೆ --

ಹಗ್ಗ ಕೊಡ ಮತ್ತ ವಾಲ್ ಪೇಪರ್ ಸು ಅವೆಲ್ಲ ಏನೇನ್ ಇರ್ತವಲ್ಲ ಮತ್ ಬುಟ್ಟಿಗಳು ಮನಿಗ್ ಏನೇನ್ ಸಮಾನತವಲ್ಲ ಅವೆಲ್ಲ ಇಲ್ ಬಾಳಷ್ಟಾವ ನೋಡ್ ಬಹುದು--

ತೊಲ್ ಮಂದಿ ಅರ ಅಕಡಿ ನೀರ ಅವ ಮತ್ತ್ ದೊಡ್ಡು ದೊಡ್ದು ಗಿಡಗೋಳವ.

ಮತ್ತು ಮಂಜ್ ಮಂಜ್ ಅದ ಎಲ್ಲಾರು ಸ್ವೆಟರ್ ಹಾಕೊಂಡಿ ಓಡಾಡ್ತರ ಮತ್ತ ತೆಳಗ ಇಲ್ಲಿ--

ಮತ್ತ್ ಇಲ್ಲಿ ಹಾ ಕಾರ್ ಗೊಳ್ ನಿಂತವ ಎರಡು ನೋಡ್ಬೋದು.

ಇಕ್ಬಳು ಮತ್ತು ಏನ್ ಪೈಂಪ್ ಎಲ್ಲ ಬೇಕಾಯ್ತವಲ್ಲ ಪೈಂಪು ಹಗ್ಗ ಅವೆಲ್ಲಾ--

ಅದುದ ಮತ್ತ ಅಂದ್ರು ಆಯಿಲ್ಲು ಆಸಿಡ್ಡು ಅದೆಲ್ಲಾ ಅದ ಮತ್ತಿಲ್ಲಿ ಪೇಪರ್ಗುಳೆಲ್ಲಾ ಅವ ಬಹಳ--

ಒಂದ್ ಬಟ್ಟೆ ಶಾಪ್ ಅದ ಹೊರಗೆಲ್ಲ ಗೊಂಬೆಗೊಳ್ ನಿಂದ್ರುಸಿಂದವ.

ಮತ್ ಡಾರ್ಕ್ ಚಾಕಲೇಟ್ ಎಲ್ಲವ ಮತ್ತಿಲ್ ಕೆಳಗ್ ಕೂಲ್ ಡ್ರಿಂಕ್ಸ್ ಬಿ ಅವ.

ಇದ್ ಒಂದ್ ಕಬ್ಬಿಣದ್ದು ಟೇಬಲ್ ಅದ ಅಲ್ ಒಂದು ಚೇರ್ ಅದ.

ಇದು ಚಿತ್ರ ಒಂದ್ ಬೇಕರಿ ಅದ ಇದು ಬೇಕರಿ ನಾಗ್ ನೋಡಬೋದು ಬರ್ಡೆ ಟೋಪಿ ಇರ್ತವಲ್ಲ ಅವು ಅವ ಮತ್ತ ಪೊಪ್ಪರ್ ಅವ ಸ್ಟಾಲ್ ಅವ --

ಆ ಇಲ್ಲೊಬ್ಬ ವ್ಯಕ್ತಿ ನಿಂತ್ ಫೋಟೋ ಹಿಡ್ದಾನ ಇದು ಕಾಂಜದ ಇಲ್ಲಿ ಕಿಟಕಿ ಮತ್ತಿಲ್ಲಿ ಬಹಳಷ್ಟು ಕನ್ನಡಿಗಳವ ಮತ್ತು ಸಾಮಾನ್ಗುಳವ ಇಲ್ಲಿ ಒಳಗ ನೋಡ್ಬಹುದು ಕಟಿಂಗ್ ಮಾಡ್ಕೊಲ್ಲಿ--

ಚಿತ್ರದಲ್ ಏನದ ಅಂದ್ರು ಈ ಇದೊಂದ್ ದೊಡ್ಡದು ಜಿಮ್ ಸೆಟ್ ಇರ್ತವಲ್ಲ ಅದು ಅದ ಸುತ್ತಲೂ ಕರ್ಟನ್ಸ್ ಹಾಕಂದವ ಮತ್ತು ಒಳಗ--

ಅವ ಎಲ್ಲಾ ಎಲ್ಲೋ ಮತ್ತು ಗ್ರೀನ್ ಕಲರ್ ಹಚ್ಚ ಪೇಂಟ್ ಮಾಡಿಂದವ ಮ್ಯಾಲ್ ಎಲ್ಲಾ ಬಹಳಸ್ಟ ಲೈಟ್ --

ಮತ್ತಿಲೊಂದು ದೊಡ್ಡದು ಬೋರ್ಡ್ ಹಾಕಂದದ ಎರಡು ಗಾಡಿಗಳು ನಿಂತವೆ ಹಾಗೆ ಅಲ್ಲಿ ಲೈಟಿನ್ ಕಂಬ ಅದ ದೊಡ್ಡದು.

ಇಲ್ಲಿ ಈ ಚಿತ್ರಾನಾಗ್ ನೋಡ್ಬೋದ್ ನಾವ ಏ ಇದು ಒಂದು ಇಲ್ಲಿ ಬುಕ್ ಸ್ಟಾಲ್ ಅದ ಇಲ್ಲಿ ನೋಡಬಹುದು ಒಂದು --

ಇವ ಹಾಗಿಲ್ ಫೆವಿಕಿಕ ಅದ ಕ್ಯಾಲ್ಕುಲೆಟರ್ ಅವ.

ಇದು ಇನ್ಫ್ಯೂಲು ಪತ್ತಾ ಗೋಬಿ ಇರ್ತದಲ್ಲ ಅದು ಪತ್ತಾ ಗೋಬಿ ಅದ ಇದು ನೋಡ್ಬುದು ಗ್ರಿನ ಕಲರ್ ದೂ.

ಇಲ್ಲಿ ಚಿತ್ರನಾಗ್ ನೋಡ್ಬೋದ್ ನಾವು ಇದು ಒಂದು ಏನೋ--

ಇಲ್ಲಿ ಚಿತ್ರವನ್ನು ನೋಡಬಹುದು ನಾವು ಇದು ಒಂದು ತರಕಾರಿ ಮಾರ್ಕೆಟ್ ಇರುತ್ತಲ್ಲ ಅದು ತರಕಾರಿ ಮಾರ್ಕೆಟ್ ಅದ ಇಲ್ಲಿ ಬಹಳಷ್ಟು ತರಕಾರಿಗೋಳವ ನೋಡಬಹುದು ಕೊತ್ತಂಬರಿ ಸೊಪ್ಪು ಆದ ಇಲ್ಲಿ.

ಮತ್ತಿಲ್ ಮ್ಯಾಲ್ ನೋಡ್ಬೋಡು ಹೂವಗಲೆಲ್ಲ ಅಕಿಂದವ ಇಲ್ ಫೋನ್ ಪೇ ಅದ ಬಳಸ್ಟ್ ಲೈಟ್ ಗೊಳವ ಅಲ್ಲಿ ಬಳಸ್ಟ್ ಅಕಡಿಂದ್ ಇಕಡಿ ಎಲ್ಲಾ ಮಾರ್ಕೆಟ್ ಗೋಳು ಅವ ಮತ್ತೆ ಜನ್ರು ಬೀ--